ಹಾಗು ದೂರದಲ್ಲಿ ಒಂದು ಊರು ರೀತಿ ಕಾಣಬಹುದಾಗಿದೆ.

ಹಾಗು ಇದ್ರ ದಲ್ಲಿ ದೊಡ್ಡ ದೊಡ್ಡ ಮಷೀನ್ ಗಳನ್ನು ನಾವು ಕಾಣಬೌದಾಗಿದೆ.

ಇಲ್ಲಿ ಕೆಲವಿಷ್ಟು ಮಕ್ಕಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಇದರಲ್ಲಿ ಸುತ್ತಲು ಕಾಂಪೌಂಡ್ ರೀತಿ ಕಟ್ಟಲಾಗಿದೆ.

ಮುಂದೆಗಡೆ ಒಂದು ಬೈಕ್ ನಿಂತಿರುದನ್ನ ಕಾಣಬಹುದಾಗಿದೆ

ಕಾಂಪೌಂಡ್ ಅನ್ನು ಕಟ್ಟ್ ಕಟ್ಟಿದ್ರುದ್ದನ್ನು ಕಾಣಬೋದಾಗಿದೆ ಇದರಲ್ಲಿ ಹಲವಾರು ಗಿಡಗಳನ್ನು ನಾವು ಕಾಣಬೋದಾಗಿದೆ.

ಹಾಗು ಈ ಗ್ವಾಡೆಯ ಮೇಲೆ ಗುಬ್ಬಿಗಳ್ ಕುಂತಿರೋ ರೀತಿ ಕಾಣಬಹುದಾಗಿದೆ.

ಹಾಗು ಪಕ್ಕದಲ್ಲಿ ದೊಡ್ಡದೊಡ್ಡು ಬಿಡ್ಡಿಂಗ್ ಅನ್ನು ಕಾಣಬಹುದಾಗಿದೆ.

ಹಾಗೂ ಪಕ್ಕದಲ್ಲಿ ಫೋಟೋ ಗಳನ್ನು ಕಾಣಬಹುದಾಗಿದೆ ಬೆಳ್ಳಿವು.

ಹಾಗು ಇದರಲ್ಲಿ ಕರೆಂಟ್ ಅನ್ನು ಕಾಣಬಹುದಾಗಿದೆ ಹಾಗು ಸೂರ್ಯನ ಬೆಳಕುನ್ನು ಕಾಣಬೋ--